ಏಕ್ ಸ್ವಲ್ಪ ಪರವಾಗಿಲ್ಲ ಸೇಫ್ ಆಗಿ ಇರ್ತಾರೆ. ಮಕ್ಕಳು ಹೋದ್ರೆ ಡಸ್ಟ್ ಅದು ಇದು ನಾವು ಆಚೆ ಹೊದ್ರುನು ಡಸ್ಟ್ ಆಗಿರ್ತತು. ಈಗ ಒಂಚೂರ್ ಸೇಫ್ --

ಇವಾಗೆಲ್ಲ ಈಗಿನ ಕಾಲಕ್ಕೆ ಬಸ್ಸ ಸ್ಟಾಪ್ ಇದೆ ಬಸ್ಸ ಸ್ಟಾಪ್ ಅಂತ ಅಂದು ಚೆನ್ನಾಗ್ ಸೇಫ್ಟಿ ಅಗು ಐತೆ ಚೆನ್ನಾಗೂ ಐತೆ.